ಹ್ಮ್ ಹ್ಮ್, ಹೋಗ್ಬೇಕಾಗ್ತದೆ. phone ಮಾಡಿ ಕರದ್ ಮೇಲೆ ಹೋಗ್ಬೇಕಾಗ್ತದಲ್ಲಾ? ಹೌದು ನಾವ್ ಎಲ್ಲ ಹಳೆ ವಿದ್ಯಾರ್ಥಿಗಳಲಾ? ಹೌದು. ಸಂಘದಲ್ಲಿ ಎಲ್ಲರೂ ಇದ್ದಾರಾ? ನಮ್ಮ್ ಹಳೇ ವಿದ್ಯಾರ್ಥಿ ಎಲ್ಲಾ ಕೆಲ್ಸಾ ಅಲ್ಲಿ ಇದ್ದಾರಾ? ಆ ಈ ಎಲ್ರೂ ಇದ್ದಾರೆ. ನಾನಷ್ಟು ಮಾತಾಡ್ಲಿಕ್ ಅಂದ್ರೆ, ಎಲ್ರ ಜೊತೆ ಈಗ ಹೇಳ್ಧಾಗೆ time ಸಿಗುದಿಲ್ಲ ಅಲ್ವ?

ನೀನ್ ಇವಾಗ್ಲೂ dance ಮಾಡ್ತಿಯಾ? ಶಾಲೆಲ್ ಇರುವಾಗ ಒಳ್ಳೆ dance ಮಾಡ್ತಿದ್ದೆ. caugh ಈಗ time ಇಲ್ಲಾ. ನೆನ್ಪಿದ್ಯಾನಿಂಗ್ ಯಾವಾಗ್ಲೂ dance ಶಾಲೇಲಿ dance ಇರ್ವಾಗ ಒಬ್ಳೆಮಾಡ್ತಿದ್ದೆ ಅಥ್ವಾ group dance ಇದ್ರೇಸ ನಿನ್ ಮುಂದೆ ನಿಂತ್ಕೊಂಡು ಮಾಡ್ತಿದ್ದೆ ನಿನ್ನನ್ ನೋಡ್ಕೊಂಡ್ ನಾವೆಲ್ಲ ಮಾಡ್ತಿದ್ದ್ವಿ. ಆವಾಗೆಲ್ಲ dance ಅಂದ್ರೆ ಒಂತರ interest ಎಲ್ಲ ಇತ್ತಲ್ಲ? ಎಲ್ರೂ ಬರ್ತಾರೆ, ಎಲ್ರೂ ಸೇರ್ತಾರೆ ಎಲ್ರೂ ನೋಡ್ತಾರಂತ. ಈಗ ಇಲ್ಲ.

ಸರಿ ಹಾಗಾದ್ರೆ. ಅಹ್‌ ಶುಕ್ರವಾರ ನಾನು, ಬೆಳಿಗ್ಗೆ ನಿಂಗೆ ಮಧ್ಯಾಹ್ನ ಹಾಗೆ ನೆನಪ್ ಮಾಡ್ತೇನೆ ಒಂದು. ಹ okay ಹ okay ಪರ್ವಾಗಿಲ್ಲ.

ಹು. ಹ okay . ನಿಮ್ಮನೆಗೆ.

ನಾನು ಒಳ್ಳೇದಿದ್ದೀನಿ.

ಹಾ ಈಗ ಮಾಡ್ತ ಇದ್ದೇನೆ. ಹ್ಮ್ friends ಎಲ್ಲಾ ಹೇಗಿದ್ದಾರೆ? ಹೇಗಿದ್ದಾರೆ? ಅವರು ಹುಷಾರಿದ್ದಾರೆ ಅವರವರ busy ಆಗಿದ್ದಾರೆ.

ಅ ಆ ನಾವೊಮ್ಮೆ ಇದು ಪ್ರವಾಸಕ್ಕೆ ಹೋಗುವಾ ಎಲ್ರೂ ಸೇರಿ.

ಹೋಗುವಾ ಆದ್ರೆ ನಿಮ್ಗೆ ಯಾವಾದ್ರೂ~ ಯಾವದಾದ್ರು ಒಳ್ಳೆಯ ಊರು ಗೊತ್ತುಂಟ ? ಎಲ್ಲಿಗೆ ನಿಮ್ಮ friends circle ಅನ್ನು ಕೇಳಿ ನಮ್ಗೆಲ್ಲಾ Mysore ಆ Goa, Madikeri ಹಾಗೆಲ್ಲ ಹೋಗುವಂತ. ನಾ ನಮ್~ ನಾನೂ Dandeli ಹೋಗಿದ್ದೆನೆ, .

ಅದೂ ಒಳ್ಳೆ ಉಂಟು, ಆದ್ರೆ ನಾನು ಹೋಗುವಾಗ ಎಂತ ಅಗಿದಂದ್ರೆ ಅದು ಪ್ರವಾಸವೇ ಜಾಸ್ತಿ ಆಗಿದೆ ಅದು bus ಅಲ್ಲಿ ಹೋಗಿದಲ್ಲಾ.

Train ಅಲ್ಲಿ ಹೋಗಿದ್ರೆ ಒಳ್ಳೇದಂತ.

ಆ ಒಟ್ಟಿಗೆ ಎಷ್ಟು ಮಂದಿ ಹೋಗೋದಂತ ನಿಮ್ಮದು plan ?

ನಮ್ದು ಒಂದು mini bus ಮಾಡಿ.

ಮತ್ತೆ ಅವ್ರತ್ರಸ ಕೇಳ್ಬೇಕಲ್ಲ.

ಹ್ಮ್ ಅವ್ರಿಗೆ ರಜೆ ಬೇಕಲ್ಲ. ಅದೆ ಮತ್ತ್ ಮೂರು ಎಂತ? ಅಲ್ಲಾ ಮೂರ್ ದಿನಕ್ಕೆ ಇರಬೇಕಾದ್ರೆ ಅವ್ರಗೇ ರಜೆ ಬೇಕಲ್ಲಾ friends ನೋರ್ಗೆ ನಿಮ್ಮ . ಆ ಶ~ ಶನಿವಾರ ಮತ್ತೆ ಆ ಆದಿತ್ಯವಾರ ಹೆಚ್ಚಿನವ್ರಿಗೆ ರಜೆ ಉಂಟು office ಅಲ್ಲಿ ರಜೆ .

ಒಂದು ದಿನಾ ರಜೆ ಹಾಕ್ಬೇಕಾ. ಹೌದೌದು ಒಂದ ಸೋಮವಾರ ಮಾಡ್ಬೇಕು ಒಂದ ಶುಕ್ರವಾರ ಮಾಡ್ಬೇಕು.

ಮತ್ತೆ ಎಲ್ಲಿ ಹೋಗೋದು Mysore ಹೋಗುವಾ Mysore ? Mysore, Mysore ಹಾ Mysore ಆದ್ರೆ ನಿಮ್ಗೆ ನಮ್ಗೆ ಮೂರ್ ದಿನಕ್ಕೆ ಸರಿ ಆಗ್ತದೇ. ಎಲ್ಲ ಉಂಟಲ್ಲಾ? ಹೌದೌದೌದು ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ tra~ train, bus ಅಲ್ಲೆಲ್ಲ ಬೇಡ. Rail ಅಲ್ಲಿ ಹೋಗುದಾ? Rail ಅಲ್ಲಿ ಬೇಡವಾ? Rail ? ಬೇಡ ಬೇಡ ನಾವೆ ಇಲ್ಲೆ ಇಲ್ಲೆ ನಾವ್~ ನಾವೆ ಒಂದು ಗಾಡಿ ಮಾಡಿ ಹೋಗುವಾ ಆಗ್ ಆಗ್ತಾದೆ train ಆ train ಅಲ್ಲಿ ಹೋದ್ರೆ ತುಂಬಾ ಮಂದಿ ಇರ್ತಾರೆ ಆಗ ಗಮ್ಮತ್ ಎಲ್ಲಾ ಆಗೋದಿಲ್. ಅದೂಸ ಹೌದು ಮತ್ತೆ ಇದು.

ಇದು ಖರ್ಚ್ ಎಸ್ಟಾತ್ಗದೇ ಸುಮಾರು?

ಖರ್ಚ್ Mysore ಗೊಂದು ಎಸ್ಟಾಗ್ಬೋದು? ಎಷ್ಟು ಮಂದಿ ಇದ್ದಿರಂತ ನೋಡುವ ಎಷ್ಟು ಮಂದಿ ಇದ್ದೀರಿ? ನಿಮ್ಮದೊಂದು ಹತ್ತು ಮಂದಿ ನಮ್ಮದೊಂದು ಒಂದು ಎಳ್ ಎಂಟ್ ಮಂದಿ ಇರ್ಬೋದು. ಹಾಗಾದ್ರೆ ಒಂದು ಹದ್ನೇಳ್ ಮಂದಿ ಆಗ್ತದೇ ಹದ್ನೇಳ್ ಆದ್ರೆ. ಎರ್ಡ್ ಗಾಡಿ ಮಾಡ್ಬೇಕಾ? ಮೂರು ಗಾಡಿಯಾ? ಒಂದು ಗಾಡಿ ಸಾಕು ಒಂದು travel ಅಲ್ಲಿ ಹೋಗ್ಬೋದು ಹೌದೌದು.

ಮೂರು ಗಾಡಿ . ನಾನು like ಚಿಕ್ಕ car ಅಂತ ಎಣಿಸಿದ್ದು. ಹ್ಮ್ car, car ಆದ್ರೆ ಎಲ್ಲರೂ ಇರುದಿಲಲ್ಲ ಒಂದೊಂದು car ಸ ಬೇರೆ ಬೇರೆದೆ ಇರ್ತದಲ್ಲ ನಮ್ಗೆ ಹೋಗುವಾಗ journey ಯಲ್ಲಿ ಗಂ~ ಗಂ~ ಗಮ್ಮತಾಗುದಿಲ್ಲ.

ಮತ್ತೆ Mysore ಅಲ್ಲಿ ಏನೆಲ್ಲಾ ಉಂಟು? ಅರಮನೆ ಉಂಟು, ಮತ್ತೆ?

ಮತ್ತೆ museum ಉಂಟಲ್ಲಾ?

ಹಾ ಅದಾ ಮತ್ತೆ Mysore ಅಲ್ಲಿಯ?

ಮತ್ತೆ mall ಎಲ್ಲಾ ಉಂಟಲ್ಲಾ ಅಲ್ಲಿ?

ಅದು ನಾವು ಅದು ಎಲ್ಲ ಆ shopping ಮಾಡ್ಬೇಕಾದ್ರೆ ನಾವು ಒಂದ್ ನಾಕೈದ್ ದಿವಸ ಇರಬೇಕಾಗ್ತದೆ ಅಲ್ಲೆ room ಮಾ~ ಅಲ್ಲೆ room ಎಲ್ಲಾ ಮಾಡಿ.

ನಾವು ಹೋಗುದಲ್ಲ room ಮಾಡ್ಬೇಕಾಗ್ತದೆ.

ಮತ್ತೆ ಎಲ್ಲಿ ಉಂಟು ಬೇರೆ Mysore ಆದ್ಮೇಲೆ ಅ ಇದು ?

ಹೌದಲ್ಲ Mysore ಅಲ್ಲಿ ಅದು ಮೃಗಾಲಯ ಉಂಟಾ? ಪ್ರಾಣಿಯ. ಹೌದು ಒಂದಿನಾ ಕೂತ್ಗೊಂಡು ಆ stay ಮಾಡ್ಕೊಂಡು ಹೋಗ್ಬೇಕಾಗ್ತದೆಲ್ಲ.

ಅದು ಮೂರು ದಿನಾ ಆದ್ರೆ stay ಮಾಡ್ಬೇಕಾಗ್ತದೆ . ಅಲ್ಲಿ ಅಲ್ಲಿ ನಮ್ಗೆ ಪರಿಚಯ ಬೇಕಾಗ್ತದೆ Mysore ಹೋಗ್ಬೇಕಾದ್ರೆ ಅಲ್ಲಿ ಅಲ್ಲಿ stay ಎಲ್ಲಾ ಮಾಡ್ಕೋಳೊದಾದ್ರೆ ಯಾರಾದ್ರೂ ನಿಮ್ಮ friends ನವರೆಲ್ಲ ಇದ್ರೆ ಒಳ್ಳೆದಾಗ್ತದೆ. ಶ್ರೀ ವಿದ್ಯಾನ ಆ ಅ~ ಅದೆ ಊರವಳಲ್ಲ ಕೇಳ್ತೀನಿ.

ಆಯ್ತಯ್ತು ಅ~ ಅಲ್ಲವಳೀಗ job ಮಾಡೋದ?

ಇಲ್ಲಾ ಅವಳ ಅಜ್ಜಿ ಇಲ್ಲ ಅಲ್ಲಿಯೇ Mysore ಅಲ್ಲಿ.

ನಿಮ್ಮ ಸ್ನೇಹಿತರ ಹತ್ರ ಸ್ವಲ್ಪ ಕೇಳಿ ಎಲ್ಲಿ ಯಾವರದ್ರೂ ಉಂಟಾ ಅಂದ್ರೆ ಜಾಗ. ಹ್ಮ್ ಹಾ ಮತ್ತೆ ನಿ~ ಮತ್ತೆ ನಿ~ ನಿಮ್ಮ friends ನವರತ್ರ ಕೇಳಿ ಎಲ್ಲಿಯಾದ್ರೆ ಅವರಿಗೆಲ್ಲಾ ಈಗ ರಜೆ weekend ಎಲ್ಲ ಅ company ಯಲ್ಲಿ offer ಇದ್ company ಇರ್ತದಲ್ಲ. ಆಯ್ತಯ್ತು ನಾನ್ ಕೇಳಿ ಹೇಳ್ತೇನ ಆಯ್ತ ಹೇಳಿ ನನ್ಗೆ ಈಗ ಸ್ವಲ್ಪ ಕೆಲ್ಸ ಉಂಟು ಮತ್ತೆ ಮಾಡುವ call bye .

ಆ hello ಶ್ರೀಕರ. ಹೇಳಿ ಎಂತ ವಿಷಯ.

ಆ ಊಟ ಆಯ್ತು. ಆ ನಿಮ್ಮದಾಯ್ತಾ?

ಹೌದು ಅಂದ್ರೆ ಬೆಳಗ್ಗೆ ತುಂಬಾ ಚಳಿ ಆಗ್ತದೆ ಈಗ ಬಿಸಿಲುಂಟು. ಬಿಸಿಲು ಅದೇ.

ಎ ಇದು ಎಂತ ಗೊತ್ತಾ ನಾನೊಂದು smart watch ತಕೊಳ್ಬೇಕು ಅಂತ ಇದ್ದೇನೆ.

ಹಾಗೇ ಅದೇ last time ನಾವ್ meet ಆಗ್ವಾಗ ನಾನ್ ನಿನ್ನ್ ಕೈಯಲ್ಲಿ ನೋಡಿದ್ದೆ.

ನಿನ್ನತ್ರ ಒಮ್ಮೆ ಕೇಳ್ವ suggestion ಅಂತ್ ಹೇಳಿ call ಮಾಡಿದ್ದು. ಹಾ ಹಾಗೆ. ಯಾವ್ದು ತಕೋಳ್ತಿಯ? ಅಂದ್ರೆ interest ಉಂಟಾ? brand ಅಲ್ಲಿ. ಆ ಅಂದ್ರೆ ಎಲ್ಲಾ ಈಗ mobile . ಎಲ್ಲದಕ್ಕೂ connect ಆಗುವ ಹಾಗೆ ಅಂದ್ರೆ ನಾನು. Redmi mobile ಅನ್ನು use ಮಾಡ್ತಿದ್ದೇನೆ.

So ಅಂದ್ರೆ smart watch ಈಗ ಎಲ್ಲಾ brand ಇದ್ದು ಎಲ್ಲದಕ್ಕೂ connect ಆಗತ್ತಲ್ಲ normal ಆಗಿ. ಆ connect ಆಗ್ತದೆ ತೊಂದ್ರೆ ಇಲ್ಲಾ ಅಂದ್ರೇ ಅದಿಕ್ಕೇ ಬೇಕಾದಂತ app ಇರ್ತದಲ್ಲ ಈಗ. ಕೆಲವೊಂದು app ಗೆ connect ಆಗ್ತದೆ. ಈಗ ಯ ಸಿಗ್ತದೆ ಅದು. Mi fit ಗೆ ಮಾತ್ರ connect ಆಗುದು Mi fit app ಕೆಲವೊಂದು ಇದ್ ಇರ್ತದೆ.

ಈಗ ನನ್ ಹತ್ರ ಇರುದು Noise watch so ಅದಿಕ್ಕೆಂತ NoiseFit Assist ಅಂತ್ ಹೇಳಿ ಒಂದು app ಉಂಟು. connect ಆಗ್ತದೆ ಹಾಗೆ.

Online buy ಮಾಡೋಣ ಅಂತ ಇದ್ದೇನೆ. ಅಂದ್ರೆ ಸ್ವಲ್ಪ offers ಎಲ್ಲಾ ಇರುತ್ತೆ ಮತ್ತೆ ಕಡಿಮೆ. budget ಗೆ ಹೌದ್ ಹೌದು ಈಗ offer ಉಂಟಲ್ಲ New year offer ಸಿಗ್ತದೆ. ಹ ಹ ಹ ಅದೇ ಹಾಗೆ ಯಾವ್ದು ಈಗ ಅಂದ್ರೆ ನೀವು suggest ಮಾಡುದಾದ್ರೆ ಈಗ ಯಾವದನ್ನ,

ಆ ಈಗ ಈಗ ಎಂತಂದ್ರೆ ಇದು ತಕೊಳ್ಬೋದು boAt ಮತ್ತೇ ನನ್ನತ್ರ ಇರುದು Noise ಉಂಟು ಹ. ಯಾವ್ದ್ ಬೇಕಾರು ತೊಕೋಳ್ಬೋದು. ನಿಮಿಗೆ ಯಾವ್ ರೀತಿ ಅಂದ್ರೆ features ಎಲ್ಲ ಯಾವ್ ರೀತಿ ಬೇಕು ಅದ್ರ ನೋಡ್ಕೊಂಡು, ತಕೊಂಡ್ರೆ ಆಯ್ತಷ್ಟೇ.

ಆ ಈಗ ಇದು calling feature ಮತ್ತೇ. heart beat steps count ಈತರ.

ಹಾ ಹಾಗಿದ್ರೆ ಆ ಎರ್ಡ್ರಲ್ಲೂ ಬರ್ತದೆ ನಿನಿಗೆ. ಆದ್ರೆ ಸೊಲ್ಪ costly ಆಗ್ತದೆ ಕಾಣ್ತದೆ.

Budget range ಅಲ್ಲಿ. ಹಾ five thousand range ಅಲ್ಲಿ ನಿಂಗೆ ಎರಡ್ರಲ್ಲೂ ಸಿಗ್ತದೆ ತೊಂದ್ರೆ ಇಲ್ಲ. ನಾನ್ ತಕೊಂಡದಾದ್ರೆ four and half ಗೆ ನಂಗೆ ಸಿಕ್ಕಿದೆ. ಅದೂ one year back ಈಗ ಕಡಿಮೆ ಆಗಿರ್ಬೋದು ಅದಕ್ಕಿನ್ನೂ.

Okay ನೋಡೋಣ check ಮಾಡ್ತೇನೆ. Flipkart ಅಲ್ಲಿ ತಕೊಂಡದ್ದಾ ಅಲ್ಲ? ನಾನ್ Flipkart ಅಲ್ಲಿ.